ಆ ಬಾ ಬಂಕ್ ಗಳು ದೂರ ದೂರ ಸೆಳೆಯಲೆಂದೆ ವಿಶೇಷವಾದ ಡಿಸೈನನ್ನು ಮಾಡಿರಲಾಗುತ್ತದೆ ದೊಡ್ಡ ದೊಡ್ಡ ಪಿಲ್ಲರ್ ಗಳಿಂದ ಮಾಡಿ ಛಾವಣಿಯನ್ನು ನಿರ್ಮಿಸಲಾಗಿರುತ್ತದೆ.

ಇಲ್ಲಿ ಯಾರೋ ಅಹ್ ಚಿತ್ರದ ಅಂದ್ರೆ ಕ್ರಾಫ್ಟ್ ಅನ್ನ ಮಾಡಿ ಇಟ್ಟಿದಾರೆ ಅಂದ್ರೆ ಮಕ್ಕಳೇ ಮಾಡಿರಬಹುದು ಇಲ್ನೋಡಬಹುದು ಈ ಒಂದು ಎದುರುಗಡೆ ಇರ್ತಕ್ಕಂತ ಒಂದು ಬಿಳಿ ಹಳೇ ಬಿಳಿ ಡ್ರಾಯಿಂಗ್ ಶೀಟ್ ಮೇಲೆ ಮಾಡಿರೋ ಕ್ರಾಫ್ಟ್ ಅಲ್ಲಿ.

ಶಾಲೆ ಮಕ್ಕಳು ಅಂದ್ರೆ ಸರಕಾರಿ ಶಾಲೆ ಮಕ್ಕಳು ಕೊಕ್ಕೋ ಆಟವನ್ನು ಆಡುತ್ತಿರುವುದನ್ನು ಕೊಕ್ಕೋ ಆಟ ಒಂದು ಆ ಎಲ್ಲಾ ಆಟಗಳಿಗೆ ತಾಯಿ ಆಟ ಎಂದೇ ಕರೆಯುತ್ತಾರೆ.

ಇದು ಒಂದು ಭಾರತದ ಭಾವ ಭಾವುಟವಾಗಿದೆ ಅಂದರೆ ತ್ವಿಜ ತ್ವಿ ದ್ವಿ ತ್ರಿವರ್ಣ ದ್ವಜವನ್ನು ಇಲ್ಲಿ ಹಾರಾಟ ಮಾಡಲಾಗಿದೆ.

ಇದು ಒಂದು ಹಣ್ಣು ಮಾರುವ ಅಂಗಡಿ ಇಲ್ಲಿ ಸೆಬು ಹಣ್ಣು ಅಹ್‌ ಬಾಳೆ ಹಣ್ಣು ಪಪ್ಪಾಯ ಅಹ್‌ ಕಲ್ಲಂಗಡಿಗಳನ್ನು ಜೊಡಿಸಲಾಗಿದೆ ನಿಟಾಗಿ .

ಇಲ್ಲಿ ಒಂದು ಪುಟ್ಟ ಹುಡುಗಿ ಅಂದರೆ ಆರರಿಂದ ಏಳು ವರ್ಷದ ಒಳಗೆ ಇರ ಇರಬಹುದಾದಂತಹ ಒಬ್ಬ ಪುಟ್ಟ ಹುಡುಗಿ ಜಾರಾಮಂಡಿ ಆಟವನ್ನು ಅಡಿ ಕೆಳಗೆ ಕೂತಿದ್ದಾಳೆ .

ಒಂದು ವಿಧಾನವಾಗಿದೆ ನಿಂತಲ್ಲಿಯೇ ಕೂಡ ವ್ಯಾಪಾರ ಮಾಡುವವರು ಇದ್ದಾರೆ ಹಾಗೆಯೆ ಮನೆಗಳಿಗೆ ಬೆಕಾದ ಬಡಾವಣೆಗಳಿಗೆ ಹೊಗುವವರು ಇದ್ದಾರೆ .

ಹೂವುಗಳು ಬಿಡುವುದರಿಂದ ವಿಶೇಷವಾದ ಅಲಂಕಾರವನ್ನು ಮಾಡದಂಗೆ ಕಾಣ್ತದೆ ಅಲ್ಲದೆ ಅಹ್ ತಾವರೆ ಹೂವಗಳನ್ನು ದೆವರ ಅಲಂಕಾರಕೆಂದು ಕಿತ್ತುಕೊಳ್ಳ --

ಇಲ್ಲಿ ಹುಡುಗ ಒಬ್ಬ ಹುಡುಗನ್ ಇದಾನೆ ಈ ಚಿತ್ರದಲ್ಲಿ ಈ ಚಿತ್ರದ ಮುಂಭಾಗದಲ್ಲಿ ಅಂದರೆ ಹುಡುಗನ ಮುಂಭಾಗದಲ್ಲಿ ಒಂದು ಕಾಡನ್ನು ನಾವು ನೋಡಬಹುದು ಅಲ್ಲಿ ಹಿಂದೆಗದಡೆಗೆ ಸುಮಾರು --

ಆ ಬೆಟ್ಟಗಳ ಸಾಲು ಅಂದ್ರೆ ಮೊ ಅಂದ್ರೆ ಬೆಟ್ಟದ ಮೌಂಟನ್ ರೆಂಜೆಸ್ ಅನ್ನ ನಾವು ನೋಡ್ಬಹುದ್ ಆಗಿದೆ ಆದ್ರೆ ಹಿಂದ್ಗಡೆಗೆ ಆ ಆ ಸೂರ್ಯನು ಇದಾನೆ.

ಇದು ಒಂದು ಎ.ಪಿ.ಎಮ್.ಸಿ. ಅಥವಾ ತರಕಾರಿ ಮಾಡುವ ಅಹ್ ಮಾರುವ ಅಂಗಡಿ ಆಗಿದೆ ಇಲ್ಲಿ ನೋಡಬಹುದು ತರಕಾರಿಯನ್ನು ಹೂ ಗ ಹೂ ಕೋಸು ಆ ಬಾಳೆಹಣ್ಣು--

ಇಲ್ಲಿ ಒಂದು ಕಾರಿದೆ ಇದು ದೊಡ್ಡದಾದಂತಹ ಕಾರಗಿದ್ದು ಇದ್ರಲ್ಲಿ ಎಂಟು ಜನರು ಪ್ರಯಾಣಿಸುವ ಅನುಕೂಲವಿದೆ ಈ ಕಾರನ್ನು --